ಈ ಚಿತ್ರದಲ್ಲಿರೋದು ಒಂದು ಕಲ್ಲಿನ ಗುಡಿ ಇದಕ್ಕೆ ಎರೆಡು ಬಾಗಿಲುಗಳಿವೆ .

ಈ ಚಿತ್ರದಲ್ಲಿ ಒಂದು ನದಿ ಇದೆ ಒಂದು ಸೇತುವೆ ಇದೆ ಸೇತುವೆ ಹಸಿರು ಬಣ್ಣದಾಗಿದೆ.

ಒಂದು ಗಾರ್ಡನ್ ಇದೆ ಒಂದು ಮರವಿದೆ.

ಈ ಚಿತ್ರದಲ್ಲಿ ಒಂದು ಬ್ರಿಡ್ಜ್ ಇದೆ. ದೊಡ್ಡ ದೊಡ್ಡ ಕಲ್ಲುಗಳಿವೆ. ಸುತ್ತಲೂ ಕಾಡಿದೆ. ಒಬ್ಬ ಮಹಿಳೆ ನಿಂತಿದ್ದಾಳೆ ಒಬ್ಬ ಹುಡುಗನಿದ್ದಾನೆ ಹುಡುಗಿಯು ಕೆಂಪು ಬಣ್ಣದ ಬಟ್ಟೆ ಧರಿಸಿದ್ದಾಳೆ.

ಒಂದು ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಕೆಂಪು ಬಣ್ಣದ್ದಾಗಿದೆ ಕೆಲವು ಜನರು ಆಟವಾಡುತ್ತಿದ್ದಾರೆ ಮೆಟ್ಟಿಲುಗಳಿವೆ ಮರ ಗಿಡಗಳಿವೆ ಆಕಾಶವು ನೀಲಿ ಬಣ್ಣದ್ದಾಗಿದೆ.

ಈ ಚಿತ್ರದಲ್ಲಿ ಇರೋದು ಶಾಲೋಮ್ ಈ ಸಿ ಐ ಚರ್ಚ್ ನವನಗರ. ಒಂದು ಗಂಟೆ ಇದೆ. ಮೂರೂ ಶಿಲುಬೆಗಳಿವೆ. ಒಂದು ತೆಂಗಿನ ಮರವಿದೆ. ಒಂದು ಲೈಟ್ ಇನ ಕಂಬವಿದೆ. ಚರ್ಚ್ ಇಗೆ ಗೇಟ್ ಇದೆ. ಎರಡು ಮೆಟ್ಟಲುಗಳಿವೆ.

ಈ ಚಿತ್ರದಲ್ಲಿ ವೊಂದು ಬಿಲ್ಡಿಂಗ್ ಇದೆ ಅದರಮೇಲೆ ಲೆಗೀತ್ ಆಟೊಮ್ಯಾಟಿವ್ ಅಂತ ಬರೆದಿದ್ದಾರೆ.

ಈ ಚಿತ್ರದಲ್ಲಿ ಒಬ್ಬ ಮನುಷ್ಯನು ಹೋಗುತ್ತಿದ್ದಾನೆ ಅವನ ಬಟ್ಟೆ ಬಣ್ಣ ನೀಲಿಯಾಗಿದೆ. ಒಂದು ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಇನ ಬಣ್ಣ ಬಿಳಿಯಾಗಿದೆ.